ಅದ್ಕೆ ಹಂಗಿನ್ ದುಡ್ಡು ಅಷ್ಟೆ ಹಾಗೆ ಹೋಗುವಾಗ ಇಲ್ನೋಡಿ ಎಷ್ಟು ಚೆನ್ನಾಗಿ ಚೆನ್ನಾಗಿದೆ ಡೆಕೋರೇಶನ್ಸ್ ಅದು ಎಲ್ಲ.

ಇದು ಕಟಿ ಕಟಿಂಗ್ ಶಾಪು ಈಗ ನಮ್ಗೆ ಜಾಸ್ತಿ ಈಗ ಕೂದಲು ಬೆಳ್ದಿದ್ರೆ ನಾವು ಯಾವತರ ಯಾವತರ ಕಟಿಂಗ್ ಬೇಕೊ ಆ ಥರ ಎಲ್ಲ ಮಾಡ್ಕೊಡ್ತಾರೆ.